ಒಂದು ಕುರ್ಚಿ ಕಾಣುತ್ತಾ ಇದೆ ಪಕ್ಕದಲ್ಲಿ ಒಂದು ಕಾರು ಇದೆ ಒಳಗಡೆ ಬಹಳಷ್ಟು ಸಾಮಾನುಗಳನ್ನು ಇಟ್ಟಿದ್ದಾರೆ.

ರೌಂಡ್ ಆದ ಕೇಕ್ಸ್ ಗಳು ಇವೆ.

ಹಂಗು ಕೆಲವು ವಸ್ತುಗಳನ್ನು ಟೇಬಲ್ ನ ಮೇಲ್ಗಡೆ ವಸ್ತುಗಳನ್ನು ಇಟ್ಟಿದ್ದಾರೆ.

ಮತ್ತು ಹಾಗು ಪಕ್ಕದಲ್ಲಿ ಗಾಜಿನ ಗ್ಲಾಸ್ ಕನ್ನಡಿ ಅಥವ ಕಾಣುತ್ತಿದೆ.

ವಿಳಾಸ ಬರೆದಿದೆ ಮೊಬೈಲ್ ನಂಬರ್ ಕೂಡ ಬರೆದಿದೆ.

ಎದ್ರುಗಡೆ ಸಾಮಾನುಗಳು ಇವೆ ಮತ್ತು ಎದ್ರುಗಡೆ ಫೋಟೋ ಫ್ರೇಮ್ ಗಳು ಕೂಡ ಹಾಕಿದ್ದಾರೆ.

ಅದರ ಮೇಲ್ಗಡೆ ವಾಕ್ ಅನ್ನು ಮಾಡುತ್ತಾರೆ.

ಕಟ್ಟಡದ ಪಕ್ಕದಲ್ಲಿ ಒಂದು ದೊಡ್ಡದಾದ ಗಿಡ ಇದೆ.

ಮತ್ತು ಬಹಳಷ್ಟು ಬೈಕ್ಸ್ ಗಳು ಕೂಡ ಇವೆ.

ಇಲ್ಲಿ ಎದ್ರುಗಡೆ ಒಂದು ಕಬ್ಬಿಣದ ಗೇಟು ಇದೆ.

ಬ್ಯಾಂಕ್ ನ ಎದ್ರುಗಡೆ ಇಬ್ಬರು ಮನುಷ್ಯರು ನಿಂತಾ ನಿಂತಿದ್ದಾರೆ.

ಎ_ಟಿ_ಎಮ್ ಒಳಗಡೆ ಒಬ್ಬ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಒಬ್ಬ ಮಹಿಳೆಯು ಅವರಿಗೆ ನೃತ್ಯವನ್ನು ಕಲಿಸುತ್ತಾ ಇದ್ದಾಳೆ.

ಒಂದು ಲೈಟಿ ನ ಕಂಬವಿದೆ ಅದಕ್ಕೆ ಬಹಳಷ್ಟು ವೈರ್ಸ್ ಗಳು ಇಟ್ಟಿ ಹಚ್ಚಿಟ್ಟಿದ್ದಾರೆ.

ಇಲ್ಲಿ ಏಸು ಕ್ರಿಸ್ತನ ಸಿಂಬಲ್ ಇದೆ.

ಅದರ ಮೇಲ್ಗಡೆ ಮೂರು ಮನುಷ್ಯರ ಚಿತ್ರಣವನ್ನು ಬಿಡಿಸಿದ್ದಾ--

ಮತ್ತು ಇಲ್ಲಿ ಬಹಳಷ್ಟು ರೀತಿಯ ಹೂವಿನಿಂದ ಅಲಂಕಾರವಾದ ಫಂಕ್ಷನ್ ಹಾಲ್ ಇದೆ.

ಮತ್ತು ಒಂದು ದೊಡ್ಡದಾದ ಕುರ್ಚಿಯನ್ನು ಇಟ್ಟಿದ್ದಾರೆ.

ಮತ್ತು ಎದುರುಗಡೆ ಬಹಳಷ್ಟು ಮೆಟ್ಟಿಲುಗಳು ಕಾಣುತ್ತಾ ಇವೆ.

ಅ ಬುದ್ಧನ ಮೂರ್ತಿಯ ಮುಖವನ್ನು ಕಾಣುತ್ತಾ ಇಲ್ಲ.

ಇನ್ನೊಂದು ಪಕ್ಕದಲ್ಲಿ ಕಾರು ನಿಂತಿದೆ ಹಿಂದ್ಗಡೆ ಗಿಡ ಮರಗಳು ಕೂಡ ಇವೆ.

ಅವುಗಳೆಂದರೆ ಬನ್ ಪೇಡಾ ಇತ್ಯಾದಿಗಳು ಇವೆ.